ದೇವಸ್ಥಾನದ ಮೇಲ್ಭಾಗದಲ್ಲಿ ಆ ವಿಗ್ರಹಗಳನ್ನ ಕೆತ್ತಿದ್ದಾರೆ ಅರ್ಧ ಚಂದ್ರ ಆಕಾರದಲ್ಲಿ ಇದೆ.

ಇಲ್ಲಿ ಸಲೂನ್ ಇದೆ ನಾಲಕ್ಕು ಚೇರ್ ಇದೆ ಒಂದು ಚೇರ್ ಅಲ್ಲಿ ಒಂದು ವ್ಯಕ್ತಿ ಕೂತಿದಾರೆ. ಅವರ ಮುಂದೆ ಮಿರರ್ ಇದೆ.

ಮುಂದೆ ಕಲ್ಲುಗಳನ್ನು ಹಾಕಿದ್ದಾರೆ ಮತ್ತು ಮುಂದೆ ಎರಡು ಪಿಲೋ ಸಿಮೆಂಟ್ ಕಂಬಗಳನ್ನು ನಿಲ್ಲಿಸಿದ್ದಾರೆ ಮತ್ತು--

ಇಲ್ಲಿ ನದಿ ಇದೆ ನದಿಯ ಮಧ್ಯಭಾಗದಲ್ಲಿ ಪಿಲ್ಲೋಗಳನ್ನ ಕೊಟ್ಟು ಒಂದು ಸೇತುವೆ ಉದ್ದನೆಯ ಸೇತುವೆ ಇದೆ ಮತ್ತು--

ಇಲ್ಲಿ ಒಂದು ಬಿಲ್ಡಿಂಗ್ ನ ಕಟ್ಟುತ್ತಿದ್ದಾರೆ ಅದರ ಮುಂದೆ ಮೂರು ಹಗ್ಗಗಳು ಹೋಗಿ ಲೈನ್ ಗಳು ಹೋಗಿದೆ.

ಮತ್ತು ಬೀದಿ ದೀಪ ಇದೆ ಅಲ್ಲಿ ಮದ್ಯ ರೋಡು ಇದೆ ರೋಡಲ್ಲಿ ಎರೆಡು ಗಾಡಿಗಳು ನಿಂತಿದೆ. ಮುಂದೆ ಕಬ್ಬಿನ--

ಇದು ಒಂದು ಟೆಂಪಲ್ ಟೆಂಪಲ್ ಇದೆ ಈ ಟೆಂಪಲ್ ಲ್ಲಿ ಒಂದು ವಿಗ್ರಹಗ ಇದೆ ಎರಡು ಬ್ಯಾಂಡ್ಸೆಟ್ಗಳಿದೆ .

ಆ ವಿಗ್ರಹ ಬ್ಲಾಕ್ ಕಲರ್ ಲ್ಲಿ ಇದೆ.